ಕಡೆ ಒಂದು ಪೇಪರ್ ನ ಅಂಟಿಸಿರುತ್ತಾರೆ.

ಇಲ್ಲಿ ಎಲ್ಲಾ ತರದ ಪ್ರಾಣಿಗಳನ್ನು ಇಟ್ಟಿರುತ್ತಾರೆ.

ಸಣ್ಣ ಸಣ್ಣ ಕಸದ ಕಡ್ಡಿಗಳನ್ನು ಇರು--

ಸುತ್ತಲು ದೊಡ್ಡ ದೊಡ್ಡ ಕಿಟಕಿ ಬಾಗಿಲುಗಳನ್ನು ನೋಡುತ್ತೇವೆ.

ಇಲ್ಲಿ ನಾಲಕ್ಕು ಐದು ಚೇರನ್ನು ನೋಡುತ್ತೇವೆ.

ಎಲ್ಲಾ ಬೋರ್ಡು ಗಳನ್ನು ನೋಡುತ್ತೇವೆ ದೊಡ್ಡ ದೊಡ್ಡ ಕಿಟಕಿಗಳನ್ನು ಕಾಣುತ್ತಾ ಕಾಣುತ್ತೇವೆ.

ಇದು ಒಂದು ಫೈನಾನ್ಸ್ ಕಂಪನಿ ಯನ್ನು ಆಗಿರುತ್ತದೆ.

ಅಕ್ಕಪಕ್ಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಿವೆ.

ಹುಲ್ಲು ಕ್ರೆ ನನ್ನು ರೆಡಿಯನ್ನು ಮಾಡುತ್ತಿದ್ದಾರೆ.

ಇಲ್ಲಿ ಮೂರು ಚೆರ್ ಅನ್ನು ಇಟ್ಟಿದ್ದಾರೆ.

ಇಲ್ಲಿ ಸುಮಾರು ಒಂದ್ ಹ ಎಳ್ಳು ಜನ ಮಂದಿ ನಿಂತಿದ್ದಾರೆ.

ಹಾಡು ಹಾ ಎ_ಟಿ_ಎಂ ಅನ್ನು ಆಗಿರುತ್ತದೆ.

ಇದು ಒಂದು ಟೆರೇಸ್ ಮೇಲಿರುವಂತಹ ರೂಮುಗಳು.

ಅಕ್ಕ ಪಕ್ಕದಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನು ನೋಡುತ್ತೇವೆ.

ಇಲ್ಲಿ ಎಲ್ಲಾ ತರಹದ ಗೇಮ್ ಗಳನ್ನು ನೋಡುತ್ತೇವೆ.

ಇಬ್ಬರು ಮಹಿಳೆಯರು ಕಂಪ್ಯೂಟರ್ ಕಲಿಯಲು ನಿಂತಿದ್ದಾರೆ.

ಟ್ಯಾಕರಿಯನ್ನು ನಿಲ್ಲಿಸಿ ಮಿಷನ್ ಚಾಲು ಮಾಡಿರುತ್ತಾರೆ.

ಒಬ್ಬ ಸರ್ ಬೋರ್ಡ್ ಮೇಲೆ ಬರೆದು--

ಪಾರ್ಕ್ ನಲ್ಲಿ ಸಣ್ಣ ದೊಡ್ಡ ದೊಡ್ಡ ಗಿಡಗಳಿರುತ್ತವೆ.

ಇದು ಒಂದು ಗ್ಯಾರೇಜ್ ನ್ನು ಬೈಕ್ ಗ್ಯಾರೇಜ್ ನ್ನು ಆಗಿರುತ್ತದೆ.